ಯಾರ ಬೇಕಾದವರ ಪ್ರವಾಸಿ ತಾಣ ಆಗಿರಬಹುದು .ಮತ್ತು ಇಲ್ಲಿ ಬೇಕಾದಂಗ್ ಬೋಟಿಂಗ್ ಬೋಟ್ ಬೇಕಾದಷ್ಟುಬಹುದು. ಇದೊಂದು ಒಳ್ಳೆ ಮನಸ್ಸಿಗೆ ಒಂದು--

ಆ ನೀರು ಚೆನ್ನಾಗಿ ಹರಿತ್ತಿದೆ. ನೋಡೋಕೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಫೋಟೋಶೂಟಿಂಗ್ ಮತ್ತು ಸೂಪರ್ ಆಗಿ ಮಾಡಬಹುದು. ಚೆನ್ನಾಗಿದೆ. ಅನುಕೂಲವಾಗಿದೆ.

ಇದು ಒಳ್ಳೆ ಸ್ಕೂಲ್ ಆಗಿದೆ ಮತ್ತು ಕರ್ನಾಟಕ ಧ್ವಜ ಹಾರುತ್ತಿದೆ ಇದು ಗೇಟ್ ದೊಡ್ಡದಾಗಿ ಗೇಟ್ ಇದೆ ಮತ್ತು ಒಂದು ವಾಹನ ನಿಂತಿದೆ ಮತ್ತು ಒಳ್ಳೆ ತರ ಪುಟ್ಪಾತ್ ಅಂದ್ರೆ ಹೋಗುವಂತಹ ಸ್ಥಳ ಚೆನ್ನಾಗಿದೆ.

ಇದು ಕೆ.ಯಲ್ಲ.ಈ ಸ್ಕೂಲ್ಕೆ ಯಲ್ಲಿ ಮೂರು ಅಂತಸ್ತಿನ ಬಿಲ್ಡಿಂಗ ಇದೆ ಚಿಕ್ಕ ಮಕ್ಕಳಿನ --

ತುಂಬಾ ದೊಡ್ಡಾಗಿದೆ ಅದ್ರ ಮುಂದೆ ರೋಡ್ ಇದೇ ಮತ್ತು ಹೂವುಗಳಿವೆ ಮತ್ತ ನೆಟ್ವರ್ಕ್ ಟವರ್ ಇದೆ ತುಂಬಾ ನೋಡಕ್ಕೆ ತುಂಬಾ ಚೆನ್ನಾಗಿದೆ.

ಈ ಚಿಕ್ಕ ಫಕ್ಷನ್ ನಡಿತಾ ಇರುವಂತ ಜಾಗ ಇದು ಇಲಿ ಆ ಬ್ಯಾಂಡ್ ಬಾಜಾ ಎಲ್ಲಾ ನಿಂತಿದಾವ ಇಲ್ಲಿ ಪಬ್ಲಿಕ್ ಇದಾರೆ ಮಾತು ಈಕಡೆ ಎಲ್ಲಾ ಹೂವಿನ ಅಲಂಕಾರ ಮಾಡಿದರೆ.

ಮತ್ತೆ ಆ ಆ ಎರಡು ಇವು ಆ ಹಡಗುಗಳು ಕಾಣತ್ತವೆ.

ಮತ್ತೆಎರಡು ಬೈಕ್‌ಗಳು ನಿಂತಿದ್ದಾವೆ ನೋಡೋಕೆ ತುಂಬಾ ಚೆನ್ನಾಗಿದೆ. ಇದು ಒಂದು ಅಹ್ ಭಾರತೀಯ ಹಡಗುಗಳಾಗಿವೆ.

ಇಲ್ಲಿ ಎಲ್ಲಾ ತರ ಬಟ್ಟೆಗಳು ಸಿಗುತ್ತದೆ ಅದರ ಪಕ್ಕದಲ್ಲಿ ಚಿಕ್ಕ ಚಿಕ್ಕ ಗಾರ್ಡನ್ ಗಳಿವೆ ಚೆನ್ನಾಗಿ ವಾಟ್ಗಳಿವೆ ಸಣ್ಣಪುಟ್ಟ ಸೋತ ಮಾತಾ ಮರಗಳಿವೆ.

ಜಂಡಲ್ ಸ್ಟೋರ್ ಇಲ್ಲಿ ಆರ್ಮಿಗೆ ಬೇಕಂತ ವ್ಯಕ್ತಿಗಳಿಗೆ ಬೇಕಾಗಿರುವಂತಹ ವಸ್ತುಗಳು ಬಟ್ಟೆ ಬರೆಗಳು ಮತ್ತುಅವ್ರಿಗೆ ಬೇಕಾಗಿರುವಂತಹ ಎಲ್ಲಾ ತರ ಸಿಗುತ್ತದೆ. ಬೂಟ್ಸು ಬಟ್ಟೆಗಳು--

ರೇಮೊಂಡ್ ಶಾಪ್ ಇದು ದೊಡ್ಡ ಬಟ್ಟೆಗಳಿಗೆ ಕೋಟ್ ಶೂಟ ಯಲ್ಲ ಹಾಕೋಕೆ ತುಂಬಾ ಚೆನ್ನಾಗಿದೆ ಅರಬಿ ಇದು ಕೆಂಪ್ ಕಲರ್ ಲೈಟಿಂಗ್ ಒಳಗ ಶಾಪ್ ಇದೆ.

ಕ್ರೀಡೆ ಆಡುವಂತ ಸಾಮ ಎಲ್ಲ ಬೇಕಾಗುವಂತಹ ಬಾಲುಸ್ ಇದಾವು ಬಾಟು ಇದಾವು ಇದೊಂದ್ ಗ್ಲಾಸ್ ರೂಮ್ ದಾಗ್ --